ಮತ್ತು ಗಿಡಗಳು ಮಸ್ತ್ ಗಾಳಿ ಹೊಂಟದೆ ಮತ್ ಗಿಡಗಳು ಮಸ್ತ್ ಗಾಳಿ ಹೊಂಟದೆ ಮ್ಯಾಲೂ ಎಲ್ಲ--

ತೊಡ ಲೋನ್ ತಗೋತಾರೆ ಹೊಸು ಮಂದಿ--

ಇಲ್ಲಿ ಹೋಲೊ ಕುಚಲ ಅನ್ಸಿಥದೇ ಗಡಿ ಗೀಡಿ ನೋಡೇಕು ಇಲ್ಲಿ ಮಂದಿಗೂ ಬಹಳ ಮಂದಿ ಇದ್ದರೆ ಸ್ವಲ್ಪ ಸ್ವಲ್ಪ ಮಂದಿ ಬರ್ತಾರ.

ಮತ್ ಈ ಕಡೆ ಬಾಜು ಒಂದ್ ಹಾವ್ ಬರುಲತಿದೆ ಅವ್ನಿಗ್ ಕಚ್ಲಕು.

ಈ ಅಸ್ಸು ಮಂದೀ ಬರ್ತಾರ ರೀ ಮನೆಗ್